ಇದು ನಮಗೆ ಎಷ್ಟು ಜ್ಞಾನ ಕೊಡುತ್ತೆ ಅಂದ್ರೆ ದುಡ್ಡೇ ದೊಡ್ಡಪ್ಪನ ಎಂದರೆ ವಿದ್ಯೆ ಅವರಪ್ಪ ಸಾಕು ಎಲ್ಲರ ಅಪ್ಪ ನಾವು ಜಗತ್ತಿಗೆ ಹಬ್ಬ ನಾವು.--

ಇದು ದೊಡ್ಡ ಬಿಲ್ಡಿಂಗ ಮೇಲೆ ನೋಡಿದ್ರಾ ಮುಗಿಲ್ ನೋಡಿದ್ರಾ ಭಾರತ್ ನಕ್ಷೆ ಇದ್ದಂಗ್ ಐತಿ ಭಾರತ್ ನಕ್ಷೆ ಅಂತೂ ಬಾರಿ ಐತಿ. ಕಟ್ಟಡ ಅಂತೂ ಬಾರಿ ಐತಿ ಮುಂದ ಮೈಸೂರ್ ಅರಮನೆ ಕಾಣ್ತೈತಿ.